ಒಂದು ಬಸ್ ಯಾವ ಊರಿಂದ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುತ್ತೆ ಬಸ್ಟ್ಯಾಂಡ ಲ್ಲಿ ಕೂತ್ಕೊಳ್ಳೋದಕ್ಕೆ ಚೇರ್ ಅನ್ನು ಹಾಕಿದ್ದಾರೆ .

ಈದ್ ಒಂದ್ ಬೈಕ್ ಷೋರೂಮ್ . ಬೈಕ್ ಇದೆ. ಒಳ್ಳೆ ಕಂಪನಿ ಬೈಕ್ ತೊಗೋಳಿ. ಯಲ್ಲಾ ತರಹದ್ ಬೈಕ್ ತೊಗೊಳಕ್ಕ್ ಆಗಲ್ಲಾ .

ಬಿಲ್ಡಿಂಗ್ ಅಲ್ಲಿ ಜನಗಳಿಗೆ ಹತರ ಆಗಿರ ಬಸ್ ಸ್ಟಾಂಡ್ ಹೋಗಲು ಸುಲಭವಾಗಿರುತ್ತದೆ.

ಇದು ಒಂದು ಫಿಲಂ ಥೀಯ. ಇಲ್ಲಿ ಸೀಟ್ ಗಳು ತುಂಬಾ ಚೆನ್ನಾಗಿದೆ ರೆಡ್ ಕಲರ್ ಅಲ್ಲಿ. ಫಿಲಂ ತುಂಬಾ ಥ್ರೀ ಡಿ ಎಫೆಕ್ಟ್ ಅಲ್ಲು --

ಪಿ.ಯು ಆದ್ ಮೇಲೆ ಅಗ್ರಿಕಲ್ಚರಲ್ ತಗುಂಡಿ ಬಿ.ಎಸ್.ಸಿ ಹಜ್ ಮಾಡಬಹುದು ಒಳ್ಳೆಯ ಅಪೊರ್ಚುನೆಟಿ ಇದೆ ಅಂಡ್ ಸ್ಟೂಡೆಂಟ್ಸ್ ಗೆ ತುಂಬಾ ಚನ್ನಾಗಿದೆ ಕೋರ್ಸ್ .

ಇದು ಒಂದು ಫೀಲ್ಡ್ . ಫೀಲ್ಡ್ ಪಕ್ಕ ಗಿಡ ಮರಗಳನ್ನು ಹಾಕಿದ್ದಾರೆ ಸೂರ್ಯ ಮುಳುಗುವ ಸಮಯ ಬಿಲ್ಡಿಂಗ್ ಗಳ್ ಚನ್ನಾಗಿದೆ. ಇಲ್ಲಿ ಆಟಡ್ ಕ್ರಿಕೆಟ್ ಆತಾಡತ್ತಾರೆ. ಎಲ್ಲಾ ಗೇಮ್ಸ್ ಆಡ್ಲಿಕೆ ಫೀಲ್ಡ್ ಚನ್ನಾಗಿದೆ.

ಇದು ರೈಚೂರರಿನ್ ಮೆಡಿಕಲ್ ಕಾಲೇಜ ಇಲ್ಲಿ ಸೈನ್ಸ್ ಪಿ.ಯು ಆದ ಮೇಲೆ ಮೆಡಿಕಲ್ ನೀಟ್ ಬರ್ದಿ ಮೆಡಿಕಲ್ ಸೀಟ್ ಸಿಕ್ಕಾದ್ದರೆ ರೈಚೂರ್ ಈ ಯೂನಿವರ್ಸಿಟಿ ಚನ್ನಾಗಿ ಓದಿ ಡಾಕ್ಟರ್ ಆಗ ಬಹುದು ನಿವು .

ಇಲ್ಲಿ ಬೆಂಗಳೂರಲ್ಲಿ ಇತರ ಕಂಪಾರ್ಮೆಂಟ್ಗ ಳು ತುಂಬಾ ಜಾಸ್ತಿ ಇರುತ್ತೆ ಎಲ್ಲಾ ಹೋಗಿ ಆರಾಮಾಗಿ ಸೆಟಲ್ ಆಗಬಹುದು.

ಇದು ವರ್ಷ್ ಒಂದೇ ಸತ್ತೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಮಕ್ಕಳು ಚೆನಾಗಿ ಓದಲಿ ಅನ್ನೊ ಕಾರಣಕೊಸ್ಕರ ಹೋಗ್ಲಿ ನವೋದಯ ಎಕ್ಸಾಮ್ ಬರ್ಸಿ --